ಹಾಗೆ ಅಲ್ ಹಿಂದ್ಗಡೆ ಒಂದು ಲಾರಿ ಓಗ್ತಿದೆ ಒಂದು ಬೈಕ್ ಓಗ್ತಿದೆ ಒಂದು ಆಟೋ ಈಕಡೆ ಕೂಡ ತುಂಬಾ ಜನರು ಬೈಕ್ ಅನ್ನು ಓಡುಸ್ತಾ ಇದ್ದಾರೆ ಅಲ್ ಹಿಂದ್ಗಡೆ ಆಟೋ ಇದಾವೆ ಅಲ್ ದೊಡ್ದು ಹಿಂದ್ಗಡೆ ಒಂದು ಬಿಲ್ಡಿಂಗ್ ಸಹಿತ ಇದೆ.

ಇದರಲ್ಲಿ ನಾವು ಒಂದು ಉಹ್ ಚರ್ಚ್ ಅನ್ನು ನೋಡಬಹುದು ಇದು ಚರ್ಚಿನ ಒಳ ಭಾಗವಾಗಿದೆ ಅಲ್ಲಿ ಎದ್ರುಗಡೆ ಒಂದು ಶಿಲ್ವೆ ಇದೆ ಆ ಶಿಲ್ವೆ ಮೇಲೆ ಯೇಸು ಕ್ರಿಸ್ತ ಏನೊ ಇದಾನೆ.

ಇದ್ರಲ್ಲಿ ನಾವು ಸಿಟಿ ಕಾರ್ ಕೇರ್ ಅಂತ ಯಾವ್ದೋ ಒಂದು ಸರ್ವಿಸ್ ಸೆಂಟರ್ ಅನ್ನು ನೋಡಬಹುದು ಇದು ಕಾರುಗಳನ್ನು ರಿಪೇರಿ ಮಾಡುವ ಒಂದು ಸ್ಥಳವಾಗಿದೆ ಇಲ್ಲಿ ಎದ್ರುಗಡೆ ಒಂದು ದೊಡ್ದು ಕಾಂಪೌಂಡ್ ಅನ್ನು ಹಾಕಿದ್ದಾರೆ ಎದ್ರುಗಡೆ ತು ಚಿಕ್ಕ ಚಿಕ್ಕ ಬೈಕ್ಗಳನ್ನು ನಿಂದ್ರಿಸಿದ್ದಾರೆ.

ಒಂದು ದೊಡ್ಡ ಒಂದು ಮರವನ್ನು ನಿಂತಿದೆ ಅದು ತೆಂಗಿನ್ ಕಾಯಿ ಮರವಾಗಿದೆ ಎದ್ರುಗಡೆ ಗೇಟಿನ ಮುಂದುಗಡೆ ಒಂದು ವಾಚ್ ಮ್ಯಾನ್ ನಿಂತಿದ್ದಾನೆ.

ಚಿಕ್ಕ ಚಿಕ್ಕ ಗಾರ್ಡನ್ನು ಉಹ್ ಹಾಗೆ ಗಿಡಗಳನ್ನು ಬೆಳೆಸಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೂ ಸಹ ಸುತ್ತಮುತ್ತಲು --

ಇಲ್ಲಿ ಸೈಡ್ ಗೆ ಕುರ್ಚಿಗಳು ತುಂಬಾ ಇದಾವೆ ಅಲ್ಲಿ ಮೇಲೆ ಒಂದು ಎ.ಸಿ ಇದೆ ಪ್ರೊಜೆಕ್ಟ್ರ್ ಇದೆ ಅಲ್ಲಿ ಸ್ಪೀಕರ್ಸ್ ಇದಾವೆ ಮೇಲೆ ಫ್ಯಾನ್ಸ್ ಇದೆ ಹಾಗೆ ಅಲ್ ಎದ್ರುಗಡೆ ಸ್ಟೇಜ್ ಇದೆ ಅದ್ರಮೇಲೆ ಮೈಕ್ಸೆ ಟ್ಗಳು ಇದಾವೆ.

ಈಕಡೆ ಒಂದ್ ದೊಡ್ದು ಸ್ಕ್ರೀನ್ ಅನ್ನ ಸಹಿತ ಮಾಡಿದ್ದಾರೆ ಆ ಸ್ಕ್ರೀನ್ ಅಲ್ಲಿ ಕೂಡ ನಾವ್ ಆ ಸ್ಟೇಜ್ ಅನ್ನು ನೋಡಬಹುದು.

ಯಾವುದೊ ಗ್ಯಾರೇಜಿನ ತರಹ ಕಾಣಿಸುತ್ತಾಯ್ದೆ ಇದು ಕಾರ ಣ ರಿಪೇರಿ ಮಾಡುವ ಒಂದು ಜಾಗವಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಕಾರನ್ನು ನಡೆಸಿಕೊಂಡು ಒಳಗೆ ಬರುತ್ತಾ ಇದ್ದಾನೆ ಇಲ್ಲೊಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಿದ್ದಾನೆ ಅಲ್ ಹಿಂದೆಗಡೆ ಒಂದು ಕಾರ್ ಅನ್ನು ರಿಪೇರಿ ಮಾಡ್ತಾ ಇದ್ದಾರೆ.

ಅಲ್ಲಿ ಇಂಜಿನ್ ಗೆ ಏನೋ ಮಾಡುತ್ತ ಇದ್ದಾರೆ ಇಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ಲಿನ ಮೇಲೆ ತುಂಬಾ ವಸ್ತುಗಳನ್ನ ಇಟ್ಟಿದ್ದಾರೆ ಹಿಂದುಗಡೆ ಒಂದು ಚೇರ್ ಇದೆ ಅಲ್ಲೊಂದು ಟೇಬಲ್ ಇದೆ ಅಲ್ ಮೇಲ್ ಯಲ್ಲವು ಕೂಡ ಒಂದು ಕಾರಿನ ವಸ್ತುಗಳನ್ನು ಜೋಡಿಸಿದ್ದಾರೆ.

ಮಾದುವೆ ಫಂಕ್ಷನ್ ಹಾಲ್ ಆಗಿದೆ ಇದು ಫಂಕ್ಷನ್ ಹಾಲಿನ ಸ್ಟೇಜ್ ಆಗಿದೆ ಇದೊಂದು ಸ್ಟೇಜಿನ ಮೇಲೊಂದು ದೊಡ್ದು ಕುರ್ಚಿಯನ್ನು ಹಾಕಿದ್ದಾರೆ ಆಕಡೆ ಈಕಡೆ ಎರೆಡು ಕುರ್ಚಿಗಳನ್ನು ಸಹಿತ ಹಾಕಿದ್ದಾರೆ ಹಾಗೆ ಇಲ್ಲಿ ಮೇಲೆ ಮಧ್ಯದಲ್ಲಿ ಒಂದು ಹೂವ್ವಿನ ತರಹ ಒಂದು ಲೈಟನ್ನು ಸಹಿತ ಹಾಕಿದ್ದಾರೆ.

ಅಲ್ಲೊಂದು ಗಿಡ ಎರೆಡು ಗಿಡಗಳು ಸಹಿತ ಇದ್ದಾವೆ ಇಲ್ ಮುಂದುಗಡೆ ಎರೆಡು ಕುರ್ಚಿ ಒಂದು ಟೇಬಲ್ ಸಹಿತ ಇದೆ.